ಕಾರು ನ ಸರ್ವಿಸ್ ಮಾಡ ಕಾರ್ ಬಾಡಿ ಏನ್ಏನ್ ಇದೆ ಮೇಲೆ ಶಿಫ್ಟ್ ಮಾಡಿ ಅದಕೆ ಏನ್ ಪ್ರಾಬ್ಲಮ್ ಇದೆ ಚೆಕ್ --

ಈ ಒಂದು ಏನ್ ಕಾಣ್ತಿದೆ ಇಲ್ಲಿಯ ದ್ರಾಕ್ಷಿಯ ಗೊಂಚಲು ಫ್ರೂಟ್ ಅಂಗಡಿ ಇದನ್ನು ನೋಡತಾಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲದನ್ನು ಸ್ಟೋರ್ ಮಾಡಿದಾರೆ.

ನಿಮಗೆ ಯಾವ್ತರದ್ ಬೇಕಾದ್ರು ಐಟಂ ಇಲ್ಲಿ ಸಿಗತ್ತೆ ಇದನ್ನ ಇದ್ರಿಂದ ನಮಗೆ ಬಾಡಿ ಗೆ ತುಂಬಾ ಹೆಲ್ತ್ಯ್ ಆಗುತ್ತೆ. ವಿಟಮಿನ್ಸ್ ಪ್ರೊಟೀನ್ಸ್ ಎಲ್ಲ ಇದ್ರಿಂದ ಸಿಗುತ್ತೆ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ.

ದೆ ವರ್ಕಿಂಗ್ ಅನ್ನೆ ಎಷ್ಟು ಕ್ಲೀನಾಗಿ ಎಷ್ಟು ಬ್ಯೂಟಿಫುಲ್ ಆಗ್ ಮಾಡ್ತಿದಾರೆ ಒಂದು ಹೊಸ ಮನೆಗೆ ಒಂದು ಸ್ಕೆಚ್ ನ ಎಷ್ಟು

ಲೈಬ್ರರಿಸ್ ಅನ್ನ ನೋಡ್ತಾ ಇರ್ಬೋದು ಈ ಲೈಬ್ರರಿಸ್ ಅಲ್ಲಿ ಪ್ರತಿ ಒಂದು ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ವರ್ಕ್ ಬುಕ್ಸ್ ಆಗಿರ್ಬೋದು ಎಲ್ಲಾ ತರ ನಾಲೆಡ್ಜ್ ಅನ್ನ ತಿಳ್ಕೋಣಕೋಸ್ಕರ ಈ ಒಂದು ಲೈಬ್ರರಿ ನ ನೀಡ್ತಾರೆ --

ನಾವು ಇಲ್ಲಿ ನೋಡಬಹುದು ಮಕ್ಕಳು ಕಾತರದಿಂದ ಎಷ್ಟು ಕಾತರದಿಂದ ಕಾಯಿಕೊಂಡು ಅವರ ಆಟಗಳನ್ನು ಆಡೋಕೊಸ್ಕರ ಎಷ್ಟು ಅರಿಬರಿ ಮಾಡ್ತಿದ್ದಾರೆ ಅಂತ .

ನಾವ್ ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಮೆಡಿಕಲ್ ಶಾಪ್ ಒಳಗಡೆ ಯಾವ ರೀತಿ ಮೆಡಿಸಿನ್ ಎಲ್ಲಾ ಅರೇಂಜ್ ಆಗಿದೆ ಅಂತ.